ಎಲ್ಲಾ ತರ ಸಿಟಿ ಲಿ ಸಿ_ಸಿ ಕ್ಯಾಮೆರಾ ಇದೆ ಲೈಟಿಂಗ್ ಚೆನ್ನಾಗ್ ಹಾಕಿದ್ದಾರೆ ಕೌಂಟ್ ಟೇಬಲ್ ಇದೆ.

ಇದರಲ್ಲಿ ಏನೋ ಹಾಕೊಂಡು ಬಂದು ಸೈಕಲ್ ತಳ್ಕೊಂಡ್ ಬರ್ತಿದ್ದಾರೆ.

ಇದು ಒಂದು ಅಂಗಡಿಯ ಇರುತ್ತದೆ ಅಂಗಡಿಯಲ್ಲಿ ಮಸಾಲಾ ಪುಡಿಯ ಸರವನ್ನು ಹಾಕಿದ್ದಾರೆ ಮತ್ತೆ ಇಲ್ಲಿ ಬಿಸ್ಕೆಟ್ ಇದಾವೆ.

ಮತ್ತೆ ಇಲ್ಲಿ ಲೈಟಿಂಗ್ ಕಂಬಗಳು ವಯರ್ ಹೋಗಿದೆ ಮತ್ತೆ ಇಲ್ಲಿ ಆಫೀಸ್ ಅಂತ ಬೋರ್ಡ್ ಹಾಕಿದೆ.

ಹಿಂದೊಂದ್ ಎಮ್ಮಿ ಬರ್ತಾ ಇದೆ ಚೆನ್ನಾಗಿದೆ ಪ್ಲೇಸ್ .

ಬ್ಯಾಂಕ್ ಬಂದ್ ಇದೆ ಒಂದು ಬೋರ್ಡ್ ಹಾಕಿದ್ದಾರೆ ಅಲಹಾಬಾದ್ ಬ್ಯಾಂಕ್ ಅಂತ್ ಹೇಳಿ ಮತ್ತ್ ಇಲ್ಲಿ ಕೆಳಗಡೆ ಒಬ್ರು ಕುಂತಿದ್ದಾರೆ.

ಮತ್ತೆ ಮನೆಯ ಡೆಕೋರೇಷನ್ ಚನ್ನಾಗ್ ಕಟ್ಟಿದ್ದಾರೆ ಡಿಸೈನ್ ಡಿಸೈನ್ ಆಗಿ.

ಗಿಡಗಳ ಇದ್ದಾವೆ ಮತ್ತು ಶೇಡ್ ಚೆನ್ನಾಗ್ ಮಾಡಿದಾರೆ ನೀಟ್ನೆಸ್ ಇದೆ.

ಮತ್ತೆ ಇಲ್ಲಿ ಒಂದು ನಾಲ್ಕು ಕಂಬಗಳನ್ನು ಹಾಕಿ ಅದರ ಮೇಲೆ ಬಟ್ಟೆ ಹಾಕಿದ್ದಾರೆ ಮತ್ತೆ ಇಲ್ಲಿ ಶಾಮಿಯಾನ ಹಾಕಿದ್ದಾರೆ ಶಾಮಿಯಾನ ಅರಬಿ ಇದೆ.